ಅಹ್ ಮುಂದಿನ ವಾರ ಹೋಗ್ವಾ ಎಲ್ಲರಿಗೆ ಈಗ ರಜೆ ಉಂಟಲ್ವಾ, exam .

ಎಲ್ಲರ್ ಹತ್ರ ಒಂದು, ಯಾವಾಗ ಅಂತ ಒಂದು ದಿನ ನೋಡಿ ಹೋಗ್ವಾ?

ಅಹ್ ಹೋಗ್ವಾ, ಮತ್ತೆ train ಅಲ್ಲಿ ಹೋಗ್ವಾ ಅಂತ ಹೇಳಿ ನಾವು ಒಂದು ಅಂದಾಜ್ ಮಾಡಿದ್ದು.

ಅಹ್, ಅ ಹೇಗೆ ಕೂಡ ಆಗ್ಬೋದು train ಅಲ್ಲಿ ಆದ್ರೆ train ಅಲ್ಲಿ bus ಅಲ್ಲಿ ಆದ್ರೆ bus ಅಲ್ಲಿ.

ಅಹ್ bus ಅಲ್ಲಿ ಹ್ಮ್. ಅದು ಎಲ್ಲಾರ್ ಕೇಳಿ ನೋಡು ಹೋಗ್ಬೇಕ್ ಆಗ್ತದೆ.

ಆ ಹಣಯೆಲ್ಲಾ ಎಷ್ಟ್, ಎಷ್ಟ್ ಹಾಕ್ಬೇಕ್ ಅಂತ ಎಲ್ಲಾ, ಕೇಳ್ಬೇಕ್ ಎಲ್ಲರ್ ಹತ್ರ?

ಒಂದು, ತೀರ್ಮಾನ ಮಾಡಿ ಹೋಗುವಾ?

ಅಹ್ ಹಾಗೊಂದು ಮೂರು ದಿನ, ಮೂರು ದಿನದ ಒಂದು ಅಂದಾಜು.

ಮೂರು ದಿನದವ okay ಹೇಗೆ ಕೂಡ ಆಗ್ಬೋದು, ಹೇಗೆ ಕೂಡ ಆಗ್ಬೋದು ಸರಿ, ಮೂರು ದಿನ ಆದ್ರೆ ಮೂರು ದಿನ, ಅಂದ್ರೆ ಎಲ್ಲರೂ ಬರ್ತಾರಾ ಅಂದ್ರೆ ಒಮ್ಮೆ ಕೇಳ್ಬೇಕಾಗ್ತದೆ ಅಲ್ವಾ?

ಹಾ ಹೌದು ಎಲ್ಲಾರು ಬರ್ತಾರ ಅಂತ ಕೇಳ್ಬೇಕು, ಮತ್ತೆ ಬ ಬರುವವರು ಮಾತ್ರ.

ಪ್ರವಾಸ ಅಂದ್ರೆ ಎಲ್ಲಾ ಕಡೆಗೆ ಕೂಡ ಹೋಗ್ಬೇಕಾಗ್ತದೆ, ಒಂದೇ.

ಒಂದೇ ಜಾಗಕ್ಕೆ ಅಂತ ಅಲ್ಲ ಏನಾದ್ರೂ ಇದ್ರೆ.

beach ಹಾಗೆ ದೇವಸ್ಥಾನ, ಎಲ್ಲಾ ಕಡೆ ಆಗ್ತದೆ, place ಅಹ್ ತುಂಬಾ place ಉಂಟಲ್ವಾ ತುಂಬ ಇದೆ?

ಅಲ್ಲಿಯ ವಿಷಯ ಎಲ್ಲಾ ತಿಳಿಲಿಕ್ಕೆ ಆಗ್ತದೆ ನಮಿಗೆ ಹೋದ್ರೆ. ಹಾ ನಮ್ಗೆ ಅಲ್ಲಿಯದ್ದೆಲ್ಲಾ ವಿಷಯ ಎಲ್ಲಾ ತಿಳಿತದೆ.

ಅದೇಕೆ ಕೇ~ ಕೇಳಿ ಒಂದು ಮತ್ತೆ ನಾವು ತೀರ್ಮಾನ ಮಾಡ್ವ ಏನಂತ?

ಅಹ್ ಆಯ್ತು, ನಿಮ್ಮ class ನಿಂದ ಯಾರು ಬೇರೆ, ಅಂದ್ರೆ ಎಷ್ಟ್ ಜನ ಇರ್ಬೋದು?

ನಮ್ಮ್ ಅಲ್ಲಿ ಈಗಾ. ಅಹ್ ಅಂದಾಜು ನಿನ್ನ ಗೆಳೆಯರು?

ಅಹ್ ಗೆಳೆಯರು ಅಂದ್ರೆ ಈಗ ಒಂದು ನಾವು ಮೂರು ಜನ ಇರುದು ಗೆಳೆಯರು, ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ.

ಅಹ್ ಮತ್ತೆ ಹಾಗೆ ಐದ್, ಐದ್ ಆರು ಜನ ಇದ್ರೆ ಕೂಡ ಸಾಕಾಗ್ತದೆ, ನಮ್ಗೆ ಪ್ರವಾಸ.

ಖಾಲಿ ಹುಡುಗರು ಮಾತ್ರ ಅಲ್ವಾ?

ಐದು ಜನ ಆದ್ರೆ ಕೂಡ ಸಾಕಾಗ್ತದೆ.

ಸರಿ ಹಾಗಾದ್ರೆ ನಂಗೆ ಈಗ ಬೇರೆ call ಬರ್ತಾ ಉಂಟು ನಾನು ಆಮೇಲೆ ಮಾಡ್ತೇನೆ ನಿಂಗೆ.

ಹಾ ಆರಾಮ್ ಅದೇವ್ರಿ ನೋಡ್ರಿ ನೀವ್ ಆರಾಮ್ ಅದೇರಿ? ಹಾ ಆರಾಮ್ ಅದೇವ ನೋಡ್ರಿ ಮತ್ತೆ ಊಟ. ಏನ್ ಮಾಡತ್ರಿ ಊಟ ಆಯ್ತರಿ ಈಗ ನಿಮ್ದ್ರಿ? ನಮ್ದ್ ಇನ್ನು ಆಗಿಲ್ರೀ ಏ ಸ್ವಲ್ಪ late ನಮ್ದ್ ಊಟ.

ಮತ್ತ ದೀಪಾವಳಿದ್ ಹೆಂಗಂದ್ರೆ preparation ಇದ plan ಏನ ಮಾಡಿರ್ತೇವಲ್ಲ ಆಚರಣೆ ಮಾಡೋದು. ನಾವು ದೀಪಾವಳಿ ಮೂರ್ ದಿವ್ಸ್ ಮಾಡ್ತೇವ್ರಿ ನಾವ.

ಹ್ಮ್‌ ಒನ್ನೇ ದಿವ್ಸ ಹಿರಿಯರಿಗೆ ಅವು photo ಕ್ ಅದು ಪೂಜೆ ಮಾಡೋದು ಹೊಳ್ಗಿ ಊಟ ಮಾಡೋದ ಮಾಡಿರ್ತೇವೆ ನಿಮ್ದ್ ಒಂದ್ ಅಂಗ್ಡಿ ಐತ್ರಿ ನಾವು ದೀಪಾವಳಿ ಬಣ್ಣ ಇದು. ದೀಪಾವಳಿ ಬ~ ಅದ ಅಂಗಡ್ಯಾಗ ಆಚರಿಸ್ತೇವ್ರಿ ನಾವ್ ಲಕ್ಷ್ಮೀ ಪೂಜೆ ಅದು ಎರ್ಡನೆ ದಿವಸ ಅಂಗಡ್ಯಾಗ ಇಟಕೊಂಡಿರ್ತೆವ್ರಿ ನಾವ ಇಲ್ಲೆ ನಮ್ಮ ಅಕ್ಕ ಪಕ್ಕದ ಅಂಗಡಿಗೊಳಿಗ ಅವ್ರ ಕರದಾ ಅದ ಒಂದ ಸ್ವಲ್ಪ ಏನಾರ. ತಿಂಡಿ ಅದು ಮಾಡ್ಸಿತ್ತೇವ್ರಿ. ಹ ಹ ನಮ್ಮ ಕಡೆನು ಮನ್ಯಾಗ ಪೂಜೆ ಮಾಡ್ತೇವ್ರಿ ಮೊದಲು.

ಆಮೇಲೆ ಅಂಗ್ಡಿಗೊದಾಗ ಜೋರ್ ಇರ್ಬೇಕು. ಪಟಾಕಿದ್ ನಾವು ದೀಪಾವಳಿಗದು ಅಷ್ಟ ಹಾರ್ಸುದಿಲ್ರಿ ಇದು ಗಣೇಶ ಚೌತಿಗೆ ಆವಾಗ ಅಷ್ಟೆ ಹಾರಿಸ್ತಿವ್ರಿ. ಅಂದ್ರೆ ದೀಪಾವಳಿಗ ಹಾರಸ್ತಾರ್ರೀ ಪಟಾಕ್ಷಿ. ದೀಪಾವಳಿಗು ಹಾರಿಸ್ತಾರಿ ಬಾಳ ಮಂದಿ ಹಾರಿಸ್ತಾರ್ ಅಂಗಡಿಯವರು ಎಲ್ಲಾರು ಪದ್ದತಿ ಇಲ್ರಿ ಅದ್. ಹಿಂಗ ನಾವ್ full ಜೋರ್ ಮಾಡ್ತೇವ್ರಿ ನಾವ್ ಪಟಾಕಿ ಪಟಾಕಿ ಇದ್ರ ಜೋರ್ ದೀಪಾವಳ್ಯಾಗ ನಾವ ಅಂಗ್ಡಿ ಮುಂದ ಆಗ್ಲಿ ಲಕ್ಷ್ಮೀ ಪೂಜಾ ಮಾಡಿದಾಗ ಆಗ್ಲಿ.

ಮನ್ಯಾಗ ತಂದಿರ್ತೇವ್ ತಂದಿರ್ತೇವ್ ತಂದ ಕಾಸ್ ಹುಡುಗ್ರ ಕೈ ಹುಡುಗರಿಗೆಲ್ಲ ಹಚ್ಚಾಕ ಕೊಟ್ಟ. ವಾಗಾತಿ ಒಂದ್ ಮಾಡಬೇಕ ಅದನ್ನ ಪಟಾಕ್ಷಿ ಅದು ಹುಡುಗ್ರು ಇರ್ತಾವಲ್ಲ. ಹೌದ್ರಿ ಎಲ್ಲಾರು ಇದ್ರ ಚಂದ ಆಕ್ಕೇತ್ರಿ ಅದ. ಕರೆ ದಿ~ ದೀಪಾವಳಿ ನಾವ ಒಂದ ಐದ ದಿವಸ full ಆಚರಣೆ ಚಲೋ ಬಿಡ್ರಿ ಅದ ಅಗ್ದಿ ಆರಾಮ್. ಅದೇರಿ ನಾವು ಇದು ದೀಪಾವಳಿ ಬರಾತೇತಿ ಅಂತಂದ್ರೆ ಮುಂಚೆ ಎಲ್ಲಾ ಅಂಗ್ಡಿ ಸ್ವಚ್ಛ ಮಾಡೋದು paint ಹಚ್ಚೋದು ಮಾಡಿರ್ತೆವ್ರಿ ಎಲ್ಲಾ.

ಅವತ್ತ ಲಕ್ಷ್ಮೀ ಪೂಜಾದ ದಿವ್ಸ ಅದು ಜಲ್ದಿ ಬಂದ್. Market ಗೆ ಇದೆ Janta Bazar ಕ್ಕದು ಹೋಗಿ ಕಬ್ಬು ಹೂವು ಎಲ್ಲಾ ತಗೊಂಡ್ ಬರೋದ್ ನಾವಾ ರೀ.

ಇಲ್ಲಿ ಬಂದ ಮಧ್ಯಾಹ್ನ ಬೆಳಿಗ್ಗೆಲ್ಲ ಇದು ಹೊಂದಿಸಿ. ಇಟ್ಟ ಸಂಜೀಕ್ ಮಾಡ್ತೇವ್ ನಾವ್ ನಾವ್ ಅಮಾಷಿ ದಿವಸ ಮಾಡ್ತೇವ ಪೂಜಾ. ಏ ನಮ್ಮ ಮನ್ಯಾಗು ನಾವು ಅಮಾಷಿ ದಿವಸ ಮಾಡ್ತೇವ್ರಿ ಒಬ್ಬರ ಅಮಾಷಿ ದಿವಸ ಮಾಡ್ತಾರ ಒಬ್ಬರ ಇದಕ್ಕ ಮಾಡ್ತಾರಿ ಪಾಡ್ಯಕ್ಕೆ. ಹ್ಮ್ ನಮ್ಮಲ್ಲೆ ಇಲ್ಲೇ ಅಂಗ್ಡಿ ಬಾ~ ಬಾಜು ಅಂಗ್ಡಿ ವಲ್ಲಾ ಪಾಡ್ಯೆಕ್ ಮಾಡ್ತಾವ್ರಿ.

ನಮಗು ಕರದಿರ್ತಾರ ಮುಂದಿನ ದಿವಸ ನಮ್ದು ಒಂದ ಸೂಟಿ ಇರತೈತಲ್ಲ.

ಅದ ಸ್ವಲ್ಪ ಅಡ್ಯಾಡಿ ಆವ ಅವ್ ಇವ ಅಂಗ್ಡಿಗೆ ಅಡ್ಡಾಡಿ ಬರ್ತಿವ್ ನಾವು. ಹಾ ಮೊದಲ್ ಮನ್ಯಾಗ first starting ಮಾಡೋದ ಅಮಾಸಿ ದಿವ್ಸ ಮಾಡ್ತಾರ ಅದ ಮನ್ಯಾಗ ಮಾಡ್ತಾರ ಲಕ್ಷ್ಮೀ ಪೂಜೆ ಮನಿಗೊಳದಾಗು ಮಾಡ್ತಾರು ಮತ್ತ ಅಂಗಡಿಗೊಳದಾಗು ಅವತ್ತ ಮಾಡ್ತಾರ.

ಆದ್ರೆ ಹೆಚ್ಚ್ ಇವು ಪಾಡ್ಯಕ್ಕ ಎಲ್ಲಾ ಜಾಸ್ತಿ ಇರ್ತಾವ ಅನ್ಸುತ್ರಿ ಇವ ಅಂಗಡಿವೆಲ್ಲಾ . ಹಾ . ಆದ್ಮೇಲೆ la~ la~ last ಕ್ಕ ಕಡೆ ಪಂಚ~ ಪಂಚಮಿ ಅಂತ ಮಾಡ್ತಾರ ಅವಾಗು ಮಾಡ್ತಾರ ಮತ್ತ ಪೂಜೆ. ಆರ ನಾವ .

ಹೊಳ್ಗಿ ಊಟದು ಮಾಡ್ತೇರಿ ಏನ ದೀಪಾವಳಿಗದು? ಏ ಹೊಳ್ಗಿ ದಿವ್ಸ ಈಗ ಅಮಾಸಿ ದಿವ್ಸ ಮಾಡಿರ್ತೇವಲ್ಲ ನಾವು ಲಕ್ಷ್ಮೀ ಪೂಜಾ ಅವಾಗ ಹೊಳ್ಗಿನೆ ಮಾಡಿರ್ತಾರಿ.

ಅವಾಗ ಹೊಳ್ಗಿ ಮಾಡೆ fir~ first ಹೊಳ್ಗಿ ಮಾಡೆ ಅದು ಲಕ್ಷ್ಮೀ ಪೂಜೆಗೆ ಆಮೇಲ್ರಿ.

ಮಾಡುದ್ ಐತಿ ಪೂಜೆ ಮುಗಿತ್ ಅಂದ್ರಪ್ಪನಂದ್ರೆ ಪೂಜೆ ಮಾಡುತನ್ಯಾಗ ಪಟಾಕಿ ಅದು ಜೋರ್ . ಹ್ಮ್ ಈ ವರ್ಷ ನೋಡ್ಬೇಕ್ರಿ ಮಾಡ್ಬೇಕ ಜೋರಗೆ ಮಾಡ್ಬೇಕ್ರಿ ಈ ಸರಿ ಈಗ ಎರಡ್ ವರ್ಷ ಆತ್ ಸ್ವಲ್ಪ ಮಾಡಿಲ್ಲ ಹಾ ಈಗ ಸ್ವಲ್ಪ sale ಅದ್ ಇದ್ ನು ಕಡಿಮಿ ಇತ್ತ್ರಿ ಈ ಸಲಾ ಹೋದ್ಸಲ ಅದಕ್ಕ ಈ ಸಲ ಸ್ವಲ್ಪ.

ಹ ಹ ರೀ ಹಾ ರೀ. ವರ್ಷಕೊಮ್ಮೆ ಬರ್ತೈತ್ರಿ. ವರ್ಷಕೊಮ್ಮೆ ಬರೈತ್ರಿ ಅದ ಜೋರು ಎಲ್ಲಾರು ಜೋರು ಮಾಡತಾರ ಬಿಡ್ರಿ ದೀಪಾವಳಿ ಅಂದ್ರ ಖುಷಿನೇ ಇರ್ತಾರ ಎಲ್ಲಾರು.

ಖುಷಿ ಖುಷಿಯಾಗೆ ಮಾಡ್ತಾರೆ ಎಲ್ಲಾರು ಅದೇನ್ನ. ಅದ ದೀಪಾದು ಹಚ್ಚಿ ಎಲ್ಲಾ. ಹ್ಮ್‌ ಹೊರಗ ಒಳಗ ಎಲ್ಲಾ ದೀಪಾ ಹಚ್ಚಿ ಒಂತರಾ ಅವಾಗ ವಾತಾವರಣನ ಬ್ಯಾರೆ ಇರ್ತೆತ್ರಿ ಅದ್ ಬರೀ ಊರು ಊರಿಗೆ ಆಗ್ಲಿ ಎಲ್ಲಾ ಕಡೆ ಒಂತರಾ ವಾತಾವರಣ ಬೆಳಕಿನ ಹಬ್ಬ ಅಂದಕೂಡ್ಲೆ ಬೆಳ್ಕದಾಗೆ ಇದ್ದಂಗ. ಹಾ ಬೆಳಿಗ್ ಬೆಳಿಗ್ಗೆ ಎದ್ದ ನಸಕೀನ್ಯಾಗ ಏಳಗೂಡಕ ಅಂದ್ರ ಪೂಜೆದು ಎಲ್ಲಾ ಮಾಡುದ್.

ನಾನ್ ಚನ್ನಾಗಿದ್ದೇನೆ ನೀವ್ ಹೇಗಿದ್ದೀರಿ?

ನಾನ್ ಕೂಡ ಚೆನ್ನಾಗಿದ್ದೇನೆ ಊಟ ಮಾಡಿದ್ಯಾ?

ಹಾ ನಂದು ಕೂಡ ಆಯ್ತು ಏನಿಲ್ಲ ನಾನ್ ಹೀಗೆ ಮಾಡಿದ್ದು ನಾನ್ ನಿನ್ನೆ shop ಗೆ ಹೋಗಿದ್ದೆ ಅದ್ರ ಬಗ್ಗೆ ಆಹ್ ಹಾಗೆ ಅಲ್ಲಿ ತುಂಬಾ ವಸ್ತುಗಳೆಲ್ಲ cheap ಅಲ್ಲಿ ಸಿಗ್ತದೆ ಗೊತ್ತುಂಟಾ.

ಇಲ್ಲ ನಾನ್ ಹೋಗ್ಲಿಲ್ಲ ಈಗ ಸದ್ಯಕ್ಕೆ shopping ಗೆ

ನಾನ್ ಹೋಗಿದ್ದೆ ನಿನ್ ಒಮ್ಮೆ ನೋಡ್ ಅಲ್ಲಿ dress ಗಳೆಲ್ಲ ಎಷ್ಟು cheap ಅಲ್ಲಿ ಇದೆ ತುಂಬಾ ಚೆನ್ನಾಗ್ ಕೂಡ ಇದೆ quality ಎಲ್ಲ ಮತ್ತೆ ಆ ಏನು?

ಹ್ಮ್ ಹೌದೌದು ಹಾಗೆ ತುಂಬಾ ಒಳ್ಳೆ quality ಅಲ ಮತ್ತೆ biscuit ಉಂಟ್ ಅಲ Marie Vita one-fifty ಗೆ six packet ಸಿಗ್ತದೆ ನಮ್ಗೆ ಅಂಗಡಿ ಅಲ್ಲಿ ಆದ್ರೆ ನಾವು.

ಆಹ್ ಒಂದು packet ಗೆ thirty rupees ಕೊಡ್ಬೇಕು ಅಲ.

ಅಲ್ಲಿ one fifty five ಗೆ six packet ಸಿಗ್ತದೆ ಆಹ್ ಏನು?

ಹಾ ಹೌದೌದು ಅದೇ ಅದಕ್ಕೆ ಹೇಳಿದ್ ಮತ್ತೆ ನೀರಿನ bottle sixteen rupees ಗೆಲ್ಲ ಸಿಗ್ತದೆ.

ಒಹ್ ಹೋಗ್ಬೇಕ್ ಒಮ್ಮೆ ಹಾಗಾದ್ರೆ. ಹಾ ಅದಕ್ಕೆ ನಾನ್ ಹೇಳಿದ್ ನಿಂಗೆ call ಮಾಡಿದ್ shopping ಹೋಗೂದಾದ್ರೆ ಅಲ್ಲಿಗೆ ಹೋಗು ಒಳ್ಳೆ cheap ಅಲ್ ಎಲ್ಲ ಸಿಗ್ತದೆ ಅಂತ.

ಅದೇ ನಂಗೆ ಈಗ dress ತಕೊಳ್ಬೇಕು ಅಂತ ಉಂಟು.

ಹಾ ಒಳ್ಳೆದುಂಟು t shirt ಗೆಲ್ಲ hundred rupees ಹಾಗೆಲ್ಲ ಉಂಟು ಒಳ್ಳೆ ಉಂಟು ನಾನ್ ಹೀಗೆ ನೋಡುವ ಅಂತ ಹೋದದ್ just ಹೇಗೆ ಉಂಟು ಅಂತ just ಹೋಗಿದ್. ಅಲ್ ನೋಡುವಾಗ ಎಷ್ಟು cheap ಅಲ್ ಸಿಗ್ತದಲ್ಲ ಅದ್ಕೆ ತಗೊಂಡೆ ನಾನ್ ನನ್ಗೆ ಒಬ್ಬಳಿಗೆ ಅಂತ ಹೋದದ್ದು ಮತ್ತೆ ಎಲ್ಲ cheap ಅಲ್ ಸಿಗ್ತ್ ಅಲ್ಲ ಮನೇಲೆಲ್ಲ ಮನೆಯವರ್ಗೆಲ್ಲ ತಂದೆ.

ಅದೇ daily wear ಗೆಲ್ಲ best ಹಾಗಾದ್ರೆ. Best ಆಗ್ತದೆ t shirts ಹೀಗೆ daily wears ಮಕ್ಕಳದ್ದು ಕೂಡ ಉಂಟು ತುಂಬ ಛೆ~ ಕಡಿಮೆ ಅಲ್ಲಿ ಹಾಗೆ ನೀನು ಹೋಗು ಅಂತ ಅದಕ್ಕೆ call ಮಾಡಿದ್ದು.

ಹಾ ಹಾ ಅದೇ ಹೋಗ್ತೇ ಒಮ್ಮೆ. ಹಾ ಹೋಗು free ಇರುವಾಗ ಹೋಗಿ ಬಾ.

ಹಾ okay ಇನ್ನೊಮ್ಮೆ ಸಿಗು ಏನು?

ಯಾರು online ಕಡಿಮೆ ಇಲ್ಲಿ ಸಿಗ್ತದೆ ಅಲ್ಲ ಕೆಲವೊಮ್ಮೆ ಮಾಡ್ತೇನೆ ಅಷ್ಟೇ just online ಅಲ್ಲಿ quality ಎಲ್ಲ ಗೊತ್ತಾಗಲ್ಲ ಅಲ ಹೇಗೆ ಬರ್ತದೆ ಅಂತ. ಹೌದು but ಕೆಲವು ಇದು website ಅಲ್ಲಿ ಒಳ್ಳೆದು ಬರ್ತದೆ. ಬರ್ತದೆ ಆದ್ರೆ ಕೆಲವು ಬಂದ್ ಮೇಲೆ ಗೊತ್ತಗುದು ಅಲ ನಮ್ಗೆ .

ಕೆಲವು ಗೊತ್ತಾಗಲ್ಲ ಮತ್ತೆ ಕೆಲವು wash ಮಾಡಿದ್ ಮೇಲೆ ಗೊತ್ತಾಗ್ತದೆ color change ಆಗ್ತದ ಅಂತ.

ಹಾಗೆ ಅಷ್ಟು buy ಮಾಡಲ್ಲ ನಾನು online ಅಲ್ಲಿ ಹೀಗೇನೆ ಹೋಗುದು ಹಾಗೆ ಅದ್ಕೆ ಅಲ್ಲಿಗೆ ಹೋಗುವ ಅಂತ call ಮಾಡಿದ್ ನಾನು. ಹಾ ಸರಿ ಸರಿ thanks ಹೇಳಿದಕ್ಕೆ ಹೋಗ್ಬೇಕು ಒಮ್ಮೆ. ಹಾ okay ಇನ್ನೊಮ್ಮೆ call ಮಾಡ್ತೆನೇ bye .